ಕ್ವೀನ್ಲಿನೆಸ್ಸ್ ಮೈನ್ಟೈನ್ ಮಾಡಿದ್ದಾರೆ ಅದು ಗುಮ್ಮಟ ಪ್ರದೇಶ ಕೂಡ ತುಂಬ ಚೆನ್ನಾಗಿ ಇದೆ ಗೋಲ್ ಗುಂಬಸ್ ತರನೂ ಇದೆ ಆಲ್ಮೋಸ್ಟ್ ಕಲಬುರ್ಗಿ ಆಗಿ ಎಲ್ಲಾನು ಇದೆ ಎಲ್ಲ ಇದೆ ತಾರಾ ಪ್ಲೇಸ್ಗು ಳೆಲ್ಲ ಎಲ್ಲ ಗುಮ್ಮಟಗಳ ಶೇಪ್ ಅಲ್ಲೇ ಕಟ್ಟಿರ್ತರೆ ಬಿಲ್ಲ್ಡಿಂಗ್ಸ್ .

ಈದ್ ಬಂದ್ ಬಿಟ್ಟು ನಮ್ಮ ಕಲಬುರ್ಗಿಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಲಬುರ್ಗಿ ಇದು ಮೆಡಿಕಲ್ ಕಾಲೇಜು ಡಾಕ್ಟರ್ ಓಡಾಡೋದ್ರಲ್ಲಿ ಎಜುಕೇಶನ್ ಪ್ರಪೋಸ್ ನಲ್ಲಿ ತುಂಬಾ ಯೂಸ್ ಆಗೋವಂತಹ ಕಾಲೇಜು ಇದು ತುಂಬಾನೇ ಒ --

ಇದು ಬಂದ್ ಬಿಟ್ಟು ಇದು ಬಂದ್ ಬಿಟ್ಟು ಮೇನ್ ಆಗಿ ನೇಚರ್ ಆಹ್ ಪ್ರಕೃತಿಯ ಫೋಟೋ ಇದು ಮೇನ್ ಆಗಿ ನಮ್ಗೆ ತುಂಬಾ ಗ್ರೀನರಿ ಕಾಣ್ತಾ ಇದೆ ಗ್ರೇನರಿ ಅದ್ ತಕ್ಷಣ ಮೋಡ ಕಾಣ್ತಾ ಇದೆ ಮೋಡನು ಕೂಡ--

ಬಂದ್ಬಿಟ್ಟು ದೇವಾಲಯ ದೇವಾಲಯ ಜೈನ ಧರ್ಮ ದೇವಾಲಯ ಅಂತ ಹೇಳಬಹುದು. ಚೆನ್ನಾಗಿದೆ ನೋಡಕೆ ತುಂಬಾ ಕಲ್ಲಿಂದ ಮಾಡಿದ್ದಾರೆ ಒಳಗೆ ಲೈಟಿಂಗ್ಸ್ ಎಲ್ಲ ಹಾಕಿದಾರೆ. ಆ ಚೆನ್ನಾಗಿ ಕಾಣತಾಯಿದೆ ನೋಡಕೆ ಹೊರಗಡೆ ಆಗಿರ್ಬಹುದು ಒಳಗೆ ಸೂಪ್ಪರ್ --

ಜಅಹ್ ಸ್ಟ್ ಟಿಕೆಟ್ಸ್ ಡಾಟ್ ಇನ್ ಅಂತ ವೆಬ್ಸೈಟ್ ಕೂಡ ಹಾಕಿದರೆ ಚನಗಿದೆ ಇದು ಬುಕ್ಕಿಂಗ್ ಪ್ಲೇಸ್ ಇದು ಜನ ಬುಕ್ ಮಾಡ್ತಿದಾರೆ ಅಫಿಸೆಲ್ಲ ಚನಗಿದೆ ಕ್ಲಿನೆಸ್ ಅಗ್ ಮೆಂಟೈನ್ ಮಾಡಿದರೆ ಚನಗಿದೆ ಟೈಲ್ಸ್ ಯಲ್ಲ ಮಾಡ್ಸ್

ಇದು ಬಂದಬಿಟ್ಟು ಯಾವುದೊ ಒಂದು ಚೌಟ್ರಿದ ಫಂಕ್ಷನ್‌ ಹಾಲ ಹೊರಗಡೆ ಅಹ್‌ ಮಾಡಿರೊ ಅರೆಂಜಮೆಂಟ ಇದೆ ಚೆನ್ನಾಗ ಕಾಣ್ತಿದೆ ಫುಲ್ಲ ಗ್ರಿನರಿ ಯಾಗಿ ಮಾಡಿದ್ದಾರೆ ಫುಲ್ಲ ಗ್ರಿನರಿ ಯಗಿ ಬೆಳೆಸಿದ್ದಾರೆ ಮರ ಆಗಿರಬಹುದು ಗಿಡ ಆಗಿರಬಹುದು ಎಲವುದನ್ನು ಕುಡ .

ಇದು ಬಂದಿಬಿಟ್ಟು ಯಾವ್ದೋ ಒಂದು ಮಾಲ್ ಅಥವಾ ಫಂಕ್ಷನ್ ಹಾಲ್ ಅನ್ಸುತೆ ತುಂಬಾನೇ ಹೊಸದಾಗಿತ್ತು ಮೈನಾಗಿ ಲೈಟಿಂಗ್ ಗೆ ತುಂಬಾನೇ ಚಾಣಾಯಾಗಿ ಚನ್ನಾಗಿ ಕಾಣುತೇ ತುಂಬಾನೇ ಡಿಫರೆಂಟ್ ಆಗಿ ಲೈಟ್ ಹಾಕಿದಾರೆ ಅಲ್ಲೆಲ್ಲ.--

ಚೆನಗಾಗಿದೆ ಫುಲ್ ವೈಟ್ ಪೈಂಟ್ ಹೊಡೆದಿರೋದ್ರಿಂದ ಆಕಡೆ ಏರ್ ಕಂಡೀಶನ್ ಬಿಸಿಲು ಗಾಳಿ ಎಲ್ಲ ತುಂಬ ಚೆನ್ನಾಗಿ ಒಳಗಡೆ ಬೀಳುತ್ತೆ ಚೆನ್ನಾಗಿ ಕಾಣ್ತ್ ಇದೆ ನೋಡೋಕು ತುಂಬಾನೇ ಚೆನ್ನಾಗಿದೆ ಅನ್ಬಹುದು ನೋಡೋಕು ಸೂಪರ್ ಅಂತ ಅನ್ಸುತ್ತೆ.

ಇದು ಬಂದಬಿಟು ಊರು ಹೊರಗಡೆ ಇರೊ ಫೋಟೋ ಚನ್ನಾಗಿದೆ ವೆದರ್ ಎಲ್ಲ ಸೂಪರ್ ಆಗಿದೆ ನೋಡ್ಕು ತುಂಬ ಚನ್ನಾಗಿ ಕಾಣ್ತಾಯಿದೆ ಬೆಟ್ಟ ಗುಡ್ಡ ಎಲ್ಲ ಇದವೆ ಗ್ರೀನ್ರಿ ಆಗಿದೆ ಆಕಡೆಗೆ ಎಲ್ಲ ಮರಗಳು ಇವೆ ಲಕ್ಷ ಕಾಣ್ತಾಯಿದೆ ಮೋಡಗಳು ಇದವೆ .]